ಇಲ್ನೋಡಿ ಪ್ಯಾಸ್ಸೇನ್ಜೆಟ್ರೇಡ್ಸ್ ಅನ್ನೋ ಶಾಪ್ ಮುಂದೆ ಒಂದಿಷ್ಟು ಜನ ನಿಂಥಂಕೊಂಡಿದ್ದಾರೆ.

ನಾವು ನೀವೆಲ್ಲ ಪೆಟ್ರೋಲ್ ಬಂಕ್ ಗೆ ಹೋಗಿರ್ತಿವಿ ಪೆಟ್ರೋಲ್ ಬಂಕ್ಗೆ ಯಾಕ ಹೋಗ್ತಾರ ಹೇಳಿ--

ಕಾರ್ ಯಾಕ ನಿಂತಿದ್ದವೇ ಅಂದ್ರೆ ಇದು ಕಾರ್ ಪಾರ್ಕಿಂಗ್ ಪ್ಲೇಸ್ .

ಈವಾಗ ಇವೆಲ್ಲ ಹಳ್ಳಿಗಳಲ್ಲಿ ಕೂಡ ಫ್ಯಾನ ಗಳು ಬರ್ತಾ ಇದ್ದವೇ.

ಹೊಲದಲ್ಲಾಗಲಿ ಇಲ್ಲ ಗುಡ್ಡ ಆ ಪ್ರದೇಶಗಳು ಎಲ್ಲ ಫ್ಯಾನ್ಗಳನ್ನು ಹಾಕ್ತಾ ಇದ್ದಾರೆ.

ಇದನ್ನ ಅದ್ ಹೇಗ್ ಕಟ್ಟಿದರೋ ಗೊತ್ತಿಲ್ಲ ನೋಡಿ ಸ್ಟೆಪ್ ವೈಸ್ ಸ್ಟೆಪ್ ಯೆಸ್ಟ್ ಚೆನ್ನಾಗಿದೆ.

ಆ ಟ್ರೀ ಆಗಿರ್ಲಿ ಸುತ್ತ ಮುತ್ತ ಗ್ರೌಂಡ್ ಇದೆ.

ಅದೇ ನಮ್ಹಳ್ಳಿಲಾಗ್ಲಿ ಚಿತ್ಯ್ಲಾಗ್ಲಿ ನಾವೆಲ್ಲ ಕಾಲ್ ಗಲಿಲತ ನಾವ್ ಓಡ್ಬೇಕು ಅಲ್ಲಿ ಹಾಗೇನಿಲ್ಲ.

ಬಿ.ಸಿ ಅಂತ ಬರೆದಿದೆ ಅದರ ಅರ್ಥ ನನಗೆ ಏನು ಅಂತ ಗೊತ್ತಿಲ್ಲ-

ಇಲ್ನೋಡಿ ಇಲ್ ಕಾಣಿಸ್ತಾ ಇರೋದು ಜಿಮ್ ಜಿಂಗೆಲ್ಲ ಯಾಕ ಹೋಗ್ತಾರೆ ಹೇಳಿ ಜನ --

ಬೋಡಿ ನಾ ಬಿಲ್ಡ್ ಮಾಡೋಕೆ ಅಂತ ಹೋಗ್ತಾರೆ ಇಲ್ನೋಡಿ ಇವ್ನು ಇಲ್ ಕಾಣಿಸ್ತಾ --

ಇವ್ರೆಲ್ಲ ಅದನ್ನ ನಿಂಥಂಕೊಂಡು ನೋಡ್ತವ್ರೆ ನಿಂಥಂಕೊಂಡ್ ನೋಡೋಕೆ ಮಜಾ ಜಾಸ್ತಿ ಹಾಡೋದ್ರ್ ಕಿಂತ --

ಇಲ್ ಕಾಣಿಸ್ತಾ ಇದೆ ನೋಡಿ ಇದು ವಾಟರ್ ಫಾಲ್ಸ್ ಚಿಕ್ ಮಕ್ಕಳೆಲ್ಲ ವಾಟರ್ ಫಾಲ್ಸ್ಗೆ ಯಾಕ ಹೋಗ್ತಾರೆ ಹೇಳಿ?

ಕಾಣಿಸ್ತಿದೆ ಅಲ್ಲ ಇದು ಬುಕ್ ಸ್ಟಾಲ್ ಅಂಗಡಿ ಬುಕ್ ಸ್ಟಾಲ್ ಅಂಗಡಿ ಯಲ್ಲಿ--

ನಾನ್ ಅಂತೂ ಇದನ್ನ ನೋಡಿದ್ದೀನಿ ನೀವು ನೋಡಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ.

ನೋಡಿ ಇಲ್ಲಾಂದ್ರೆ ಹೋಗಿ ಒಂದಸಲ ಚೆನ್ನಾಗಿದೆ ನೊಡೊದಕ್ಕು.

ಇಲ್ನೋಡಿ ಇಲ್ಲೊಂದು ಬೋರ್ಡ್ ಇದೆ ಈ ಬೋರ್ಡ್ ಮುಂದೆ ನಿಂಥಂಕೊಂಡ್ ಅವರೆಲ್ಲ ಏನು--

ಇಲ್ನೋಡಿ ಅಜ್ಜಿ ಪುರಜ್ಜಿ ಅಂತ ಬೋರ್ಡ್ ಹಾಕವ್ರೆ ಅದ್ರ ಪಕ್ಕದಲ್ಲಿ ಇರೋದು ದೇವಸ್ಥಾನ ಅದು ದೇವಸ್ಥಾನ --

ರಿಕ್ಷಾ ಸೈಕಲ್ ಬೈಕ್ ಅಂಗಡಿಗಳು ಎಲ್ಲ ಅಲ್ಲಿದ್ದಾವೆ.

ನೋಡಿ ಇಲ್ಲಿ ಕಾಣಿಸ್ತಾ ಇರೋದು ಒಂದ್ ಕಟ್ಟಡ ಕಟ್ಟಡದ ಒಳಗಡೆ ಇಂದ ಒಂದ್ ಕಾರ್ ಬರ್ತಾ ಇದೆ --

ಸ್ವಲ್ಪ ದೂರಗಳಿವೆ ದೂರ ಇವೆ ಎಲ್ಲ ನೋಡೋಕೆ ದೂರ ಹೋಗ್ಬೇಕು --

ಇಲ್ನೋಡಿ ಇದು ಬಟ್ಟೆ ಅಂಗಡಿ ಬಟ್ಟೆ ಅಂಗಡಿಗೆ ಎಲ್ಲ ಯಾಕ ಹೋಗ್ತಾರೆ ಬಟ್ಟೆ ತಗೋಳೋಕೆ ಅಂತ ಹೋಗ್ತಾ ಇರ್ತಾನೆ.

ವೆರೈಟಿ ವೆರೈಟಿ ಎಲ್ಲ ಫುಡ್ ಗಳನ್ನೂ ಮಾಡಿರ್ತಾರೆ ನೀವು ಒಂದ್ಸಲ ಹೋಗಿ ತಿನ್ನಿ ಎಲ್ಲ ಚೆನ್ನಾಗಿರುತ್ತೆ ಇಲ್ಲೆಲ್ಲಾ ಐಟಮ್ಸ್ ಆಗಿರ್ಲಿ--

ಸ್ಕೂಲ್ ಡೇಸ್ ಒಳಗಡೆ ಸರ್ ಕೂಡ ಬೈತಾ ಇರ್ತಾರೆ ಕತ್ತೆ ತರ ಇದ್ದೀಯ ನೋಡ್ ನೀನು ಅಂತ.

ನೋಡಿ ಇಲ್ಲೊಂದ್ ಸ್ಟ್ಯಾಚು ಇದೆ ಸ್ಟ್ಯಾಚು ಸುತ್ತ ಗಿಡಗಳು ಎಲ್ಲ ಇದ್ದವೇ.